ಇಲ್ಲಿ ಕೆಲವು ಚೇರ್ಗ ಳು ಖಾಲಿ ಇದ್ದು ಮುಂದ್ಗಡೆ ಚೇರ್ಗ ಳು ಮಾತ್ರ ತುಂಬಿದಾವೆ ಈ ಚೇರ್ಗ ಳು ಯಾಕೆ ಖಾಲಿ ಇದಾವೆ ಅಂತಂದ್ರೆ ಕೆಲವು ಜನ ಅಲ್ಲಿ ಫೋಟೋಸ್ ಅಣ್ಣ ತಗಸ್ಕೊಳೋದಕ್ಕೆ ಹೋಗಿದಾರೆ ಇದು ನೈಟ್ ಅಲ್ಲಿ ಮಾಡೋವಂತಹ ಎಂಗೇಜ್ಮೆಂಟ್ ಅಥವಾ ಮದುವೆ ಅಂತ --

ಇವುಗಳ ಮನೆಗಳನ್ನು ಒಂದು ರೆಡ್ ಕಲರ್ ಮತ್ತು ಯಲ್ಲೋ ಕಲರ್ ಆಗಿರೋವಂತಹ ಪೇಂಟಿಂಗ್ ಇಂದ ಮಾಡಿದ್ದಾರೆ. ಇ-ಇದರ ಜೊತೆಗೆ ಏನ್ಮಾಡಿದಾರೆ ಒಂದು ಕೆಲ ಒಂದಿಷ್ಟು ಮರಗಿಡಗಳನ್ನು ಕಾಣಸ್ತಾ ಇದಾವೆ. ಈ ಮರಗಿಡಗಳು ವೈಟ್ ಕಲರ್ ಮತ್ತು ಗ್ರೀನಿಷ್ ಕಲರ್ ಆಗಿದಾವೆ.

ಹಲೋ ಫ್ರೆಂಡ್ಸ್ ನಾವ್ ನೋಡ್ತಾ ಇರೋದು ಒಂದು ಗುಡ್ಡವನ್ನ ನೋಡ್ತಾ ಇದಿವಿ. ಈ ಗುಡ್ಡಗಳಲ್ಲಿ ಹಲವಾರು ಮುಳ್ಳಿನ್ ಗಿಡಗಳಾದವ್ ಇಲ್ಲಿ ಕಾಣಬಹುದಾಗಿದೆ. ಅಷ್ಟೇ ಅಲ್ಲದೆ ಒಂದೊಂದು ಮುಳ್ಳಿನ್ ಗಿಡಾನೂ ಒಂದೊಂದು ರೀತಿಯಾಗಿ ಇವೆ.

ಸ್ಪೋಕನ್ ಇಂಗ್ಲಿಷ್ ಎಲ್ಲರೀತಿ ಆದಂತಹ ಕೋಚಿಂಗ್ ಅಣ್ಣ ಇಲ್ಲಿ ಹೇಳಿ ಕೊಡ್ತಾ ಇದ್ದಾರೆ ಗುಡ್ ಲಕ್ ದ ವೆನ್ಯೂ ಆಫ್ ರೇನ್ ಗಾಡ್ ಅಂತ ಇದೆ ಎಲ್ಲಿ ಬಂದ್ ಬಿಟ್ಟ ಅಂದ್ರೆ ಕಲ್ಬುರ್ಗಿ ಯಲ್ಲಿ ಇದೆ ಅಂತ----

ಹನ್ನೊಂದು ಗಂಟೆ ಇಂದ ಒಂದು ಗಂಟೆ ಮಟ ಆಮೇಲೆ ಐದು ಗಂಟೆ ಇಂತ್ರ ಹತ್ತು ಗಂಟೆ ಮಟ ಇದು ಟೈಮಿಂಗ್ ಇದೆ ಇದು ಸನ ಕ್ಲಿನಿಕ್ ಆಗಿರೋದ್ರಿಂದ ಇಲ್ಲಿ ಮುಂದಗದಡೆ ಹಿಂದಗಡೆ ಬಾಜು ಎಲ್ಲ ರಿತಿಯದಂತ ಶಾಪಿಂಗ್ --